ಇದು ಒಂದು ಆಟದ ಮೈದಾನವಾಗಿದೆ ಅನೇಕ ಜನರು ಬಂದು ಇಲ್ಲಿ --

ಈ ದ್ರಶ್ಯದಲ್ಲಿ ನಮಗೆ ನದಿಯ ಮೇಲಿನ ಸೇತುವೆಯನ್ನು ಕಾಣಬಹುದು .

ಇದರಿಂದ ನಾವು ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಹೋಗಬೇಕಾದರೆ ಸೇತುವೆಯು ಅತ್ಯಂತ ಅಗತ್ಯವಾಗಿದೆ.

ಅದು ವಿಶ್ರಾಂತಿಗೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಅಂದರೆ ತಪ್ಪಿಲ್ಲ .

ಪಾರ್ಕ್ ನಲ್ಲಿ ಹಲವು ಕುಟುಂಬಗಳು ಮತ್ತು ಸ್ನೇಹಿತರು ಒಟ್ಟಾಗಿ ಹೊಸದಾದ ಸಮಯಗಳನ್ನು --

ಇದು ಮಾನಸ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್ ಕರ್ನಾಟದ ಉಪಸ್ಥಿತ--

ಇಲ್ಲಿ ಹಲವು ಬಗೆಯ ತಿಂಡಿ ತಿನಿಸುಗಳು ಸಿಗುತ್ತವೆ ಹಾಗು ಇವರ ಸೇವೆಯು ಅಮೋಘವಾಗಿದೆ .